ಇದು ಒಂದು ಜಿಲ್ಲಾ ಸಹಕಾರ ಕೇಂದ್ರ ನಿ ಬ್ಯಾಂಕ್ ಆಗಿದೆ ಇದು ಬೀದರ್ನಲ್ಲಿ ಇದೆ.

ಮೀನ್ಗಳನ್ನು ಸರಿಯಾಗಿ ಜೋಡಿಸಿಟ್ಟಿದ್ದಾರೆ ಒಂದು ಟೇಬಲ್ ಇದೆ ಎಲ್ಲಾ ಮೀನುಗಳು ನೆಲದ ಮೇಲೆ ಇಟ್ಟಿದ್ದಾರೆ.

ಮೂರು ಬಾಟಲ್ ಗಳಿವೆ ಹಳದಿ ಕೆಂಪು ನೀಲಿ ರೌಂಡ್ ಗಳಿವೆ ಇದರ ಮೇಲೆ ನಿಂತಿದ್ದಾರೆ ಒಬ್ಬರನ್ನು ಒಬ್ಬರು ನೂಕುತಿದ್ದಾರೆ ಚಾಕಲೇಟ್ ಬಣ್ಣದ ನೆಲ ಇದೆ.

ಒಂದು ಭಾರತೀಯ ಧ್ವಜ ಇದೆ ಬಿಳಿ ಬಣ್ಣದ ಗೋಡೆ ಇದೆ.

ಎಚ್_ಡಿ_ಎಫ್_ಸಿ ಎಂದು ಬಿಳಿ ಬಣ್ಣದಿಂದ ಬರೆದಿದ್ದಾರೆ ನೀಲಿ ಬಣ್ಣದ ಪೋಸ್ಟರ್ ಮೇಲೆ ಇದೆ ಒಂದು ವಿದ್ಯುತ್ ಕಂಬ ಇದೆ.

ಒಂದು ಲ್ಯಾಪ್ಟಾಪ್ ಇದೆ ನಾಲ್ಕು ನೀರು ಕುಡಿಯುವ ಬಾಟಲ್ ಗಳು ಇವೆ.

ಒಬ್ಬ ವ್ಯಕ್ತಿ ಮೇಲೆ ನಿಂತು ಕೆಳಗಡೆ ನೋಡುತ್ತಾ ಇದ್ದಾನೆ ಇಬ್ಬರು ವ್ಯಕ್ತಿ ನಿಂತಿದ್ದಾರೆ ಮತ್ತೊಬ್ಬ ವ್ಯಕ್ತಿ ಮೇಲೆ ನಡೆದಿದ್ದಾನೆ ಮೋಡ ಕಾಣಿಸುತ್ತಾ ಇದೆ.